ಹಗಾಗಿಲ್ಲಿ ಹಳ್ಳೀಲಿ ಬಾಳ ಕಡಿಮಿ ಇಲ್ಲಿ ಬಿಲ್ಡಿಂಗ್ ನೋಡಿದ್ರ ನಮಗೆ ಬಾಳ ನಿಟ್ ಇಟ್ಟಿರ್ತರ.

ಅವರ್ನ್ ನೋಡಿದ್ರ ಅಂದ್ರ ಮುಸ್ಲಿಂ ಮಸ್ಜಿದ್ ಕಟದೆ ಅವರ್ದ ಒಂದು ಸ್ಟ್ರಕ್ಚರ್ ಇರ್ತದ ಅದು ಅವರ್ದೇ ಅವರ್ದೆ ಅದಂತ ಒಂದು ಅಲಂಕಾರ ಇರ್ತದ ಅದು ನೋಡಣ ಗೊತ್ತಾಗಿಬಿಡ್ತದ ಇದು ಮುಸ್ಲಿಂ ದೆ ಅಂತ.

ಅವರ್ನ್ ನೋಡಿದ್ರ ಅಂದ್ರ ಮುಸ್ಲಿಂ ಮಸ್ಜಿದ್ ಕಟದೆ ಅವರ್ದ ಒಂದು ಸ್ಟ್ರಕ್ಚರ್ ಇರ್ತದ ಅದು ಅವರ್ದೇ ಅವರ್ದೆ ಅದಂತ ಒಂದು ಅಲಂಕಾರ ಇರ್ತದ ಅದು ನೋಡಣ ಗೊತ್ತಾಗಿಬಿಡ್ತದ ಇದು ಮುಸ್ಲಿಂ ದೆ ಅಂತ.

ಇದು ಆಕ್ಸಿಸ್ ಬ್ಯಾಂಕ್ ಇದರಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಲಿಂದ ಜೀರೋ ಬ್ಯಾಲೆನ್ಸ್ .

ಅಹ್ ಗೂಗಲ್ ಬ್ರಿಜ್ ರೀ ಇಡುಗೂಗ್ಲೆ ಬ್ರಿಜ್ ಇದೆ ಥರ ಅದ ಇದೆ ಇರಬೇಕು ಅನ್ಸ್ತಾದ.

ಅರಳಿದ ಬಹಳ ಹೆಲ್ಪ್ ಆಗುತ್ತೆ ಯಾವಾಗಾದ್ರೂ ಹೋಗ್ಬಹುದು ಬರಬಹುದು ಚೆನ್ನಾಗಿ ಎಲ್ಲ ಅದಕೆ ಆದಂತ ಒಬ್ಬ ಅವ್ರ್ ಇರಾರ್ ನಾವಿಕ ಹಾರಾ ಕರಕೊಂಡು ಹೋತರ .

ನೋಡಿಕಂಡ್ ಬರ್ತಿವಿರಿ ಎಲ್ಲರ ಚೆನ್ನಾಗಿ ಒಟ್ಟಿಗೆ ಪ್ರಾಣಿಗಳು ನೋಡಿದಂಗ್ ಅವ್--

ಕಟ್ಟದೆ ಇಲ್ಲ ಕಮ್ಮಿ ಅನ್ನೋದಕ್ಕಿಂತ ಕಟ್ಟದೆ ಇಲ ಅವ್ ಕೂರ್ನ ಚೆನ್ನಾಗಿದೆ ಅವು ಅಂಚಿನ ಮ್ಯಾಗೆ ಇರಬೇಕು ತಂಪು.

ಸಾಧ್ಯವಾದುದಿಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಹುಡುಗನು ಹುಡುಗಿಯಾಗಿ--

ನಾವು ಕೂಡ ಅವು ಯಾವ ತರ ಫೋಟೋ ತಕಂಡಿವಿ ಅಂತ ಮೊನ್ನೆ ಹೋಗಿ ಬಂದಿವಿ ನಾವು ಕೂಡ-

ಅಹ್ ಗುಡಿಸಲಲ್ಲಿ ಹೋಗಿ ಕುಂದ್ರ್ ಬಹುದಂಥ ಒಂದ್ ಗುಡಿಸಲು ಮಾಡಿವಿ ಚೆನ್ನಾಗಿ ಆಗ್ಯದ ಗುಡಿಸಲು ಅಂದ.

ಹೂವಿನ ಎಲೆಗಳನ್ನು ಹಾಕಿದ್ದಾರೆ ಯಾರು ಒಂದು ಗಿಡವನ್ನು ಹಿಡಿದುಕೊಂಡು ಫೋಟೋ ತೆಗೆಸ್ತಾಯಿದ್ದಾರೆ.